ಕೆಳಗಡೆ ಸಕ್ಕತ್ತಾಗಿರೋ ಬಣ್ಣ ಕಾಣಿಸ್ತಾ ಇದೆ ಮತ್ತೆ ಸೈಡಲ್ಲಿ ಕಪ್ಪು ಬೊಸ್ಗಳು ಕಾಂಟ್ತಾಯಿದೆ.

ಇದು ವಾಕಿಂಗ್ ಮಾಡತ್ತಕಂತ ಜಾಗ ಕಣ್ಣರಿ ಇಲ್ಲಿ ಏನಪ್ಪಾ ಅಂದ್ರೆ ಚೇರ್ ಇಟ್ಟಿದಾರೆ ಆಕಡೆ ಹೋಗಿ ಕುತಕೋಬಹುದು.

ಜನಗಳೆಲ್ಲ ನಿಂತು ಕೊಂಡಿದ್ದಾರೆ ಪ್ರಸಾದವನ್ನು ತಿಂತಾ ಇದ್ದಾರೆ ಬಲ ಬದಿಯಲ್ಲಿ ಒಂದು ಪ್ಯಾಲೆಸ್ ಇದೆ ಪ್ಯಾಲೇಸ್ಗೆ ಬಿಳಿ ಬಣ್ಣವನ್ನು ಹೊಡೆದಿದ್ದಾರೆ.

ಮತ್ತೆರಡು ನಡ್ಕೊಂಡು ಓಡ್ತಾ ಇದ್ದಾರೆ ಮತ್ತೆ ಒಂದು ಬೋರ್ಡ್ ನೆಟ್ಟಿದರೆ ಒಬ್ಬ ಬೈಕ್ ನಲ್ಲಿ ಮಾಡ್ತಿದ್ದಾನೆ .